ಆಹ್ಹ್ ದುರ್ಗದ್ ಬಾಯಿಗಲ್ಲಿ ಅಥವಾ ಎಕ್ಸಿಬಿಷನ್ ಅಲಿ ಫಲ ಫುಲ್ ಪ್ರದರ್ಶನ ಅಥವಾ ದುರ್ಗದ್ ಬಾಯಿಗಲ್ಲಿ ಮೇನ್ ಹೂಬಳಿ ಅಲ್ಲಿ ಇದೆ ಇದು.

ಹೀಗಿನ ಕಂಡೀಶನ್ ಅಥವಾ ಈಗಿನ ಟ್ರೆಂಡ್ ಕಥೆ ಫಸ್ಟ್ ಕಬ್ಬಡ್ಡಿ ನೆಲದ ಮೇಲೆ ನಡೀತಾ ಇತ್ತು ಈಗ ಇದು ಹೊಸದು.

ಇದು ಯಾವುದೊ ದೇವ್ರ್ ಆಗ್ಲಿ ಸೌದತ್ತಿ ಎಲ್ಲಮ್ಮ ಅಥವಾ ಚೊಂಬ ಆಹ್ಹ್ --

ನಿಮಗೆ ಇಷ್ಟ ಪಟ್ಟಿದ್ದು ಏನನು ತಕೋಬಹುದು.

ಶಾಪ್ ಕತೇನಿ ಇಲ್ಲಿ ಮಲೈಕಾ ಅವ್ ಒಂದು ಕಿರಾಣಿ ಅಂಗಡಿ ಇದೆ ಎ.ಟಿ.ಎಮ್ ಇದೆ ಎಲ್ಲಾ ತರದ್ ಐಟಮ್ ಸಿಗುತ್ತವೆ. ಅಂದ್ರೆ--